ಸರ ಹೆಂಗದೀರಿ ಹುಬ್ಬಳ್ಳಿ ಮಂದಿ? ಜಿಮ್ ಗೆ ನಾವೆಲ್ಲರು ಹೋಗ್ಬೇಕ್ರಿ ಜಿಮ್ಮಿಗ್ ಹೋಗಿ ಬಾಡಿ ನ ಬೆಳಸ್ಕೋಬೆಕ್ರಿ ಜಿಮ್ ಮಾಡೋದ್ರಿಂದ ನಮಗ ಬಹಳ ಉಪಯುಕ್ತ ಅಗೈತಿ.

ಜಿಮ್ ಮಾಡೋದ್ರಿಂದ ನಮ್ಮ ಬಾಡಿ ಒಳಗಿರೊ ಎಲ್ಲ ಮೂಳೆಗಳೂ ಗಟ್ಟಿ ಅಕ್ಕಾವ ನಮಗ ಶಕ್ತಿ ಬರ್ತೈತಿ. ಜಿಮ್ ಮಾಡ್ಬೇಕ್ರಿ ಎಲ್ಲರು ಒನ್ ಟೈಮ್ ಜಿಮ್ .

ನಮಸ್ಕಾರ ಹೆಂಗದೀರಿ ಹುಬ್ಬಳ್ಳಿ ಮಂದಿ? ಹುಬ್ಬಳ್ಳಿ ಒಳಗ ಬಹಳಷ್ಟು ಪಾರ್ಕ್ ಗಳದಾವು ಪಾರ್ಕ್ ಗಳನ್ನ ಬಹಳ ಡೆವಲಪ್ಮೆಂಟ್ ಉ ಮಾಡಾಕತ್ತಾರ್ರಿ ಈಗ ನಾವು ಫ್ಯಾಮಿಲಿ ಜೊತಿನು ಹೊಗ್ಬೋದ.

ನಮಸ್ಕಾರ ಹೆಂಗದೀರಿ? ಹುಬ್ಬಳ್ಳಿ ಮಂದಿ ನಮ್ಮ ಹುಬ್ಬಳ್ಳಿ ಮಂದಿ ಹುಬ್ಬಳ್ಳಿಗ್ ಬರೋದಂದ್ರ ದ್ವಾಸಿ ತಿನ್ನಾಕ್ರಿ.

ಅಹ್ ಹೆಂಗದ್ದೀರಿ ಹುಬ್ಬಳ್ಳಿ ಮಂದಿ? ಸಣ್ಣ ಮಕ್ಕಳಿಗಂತನ ಸಣ್ಣ ಮಕ್ಕಳದ ಪಾರ್ಕ್ ಅಂತ ಬರ್ತಾವ ಎಲ್ಲಾರು ಇಲ್ಲಿ ಹೋಗ್ತಾರ ಸಣ್ಣ ಮಕ್ಕಳ ಆಟ ಆಡ್ತಾರ ತಮ್ಗ ಯಾವ ಥರದ್ ರೀತಿ ಆಟ ಬೇಕ್ ಆ ಆಟ ಆಡ್ತಾರ ಎಂಜಾಯ್ ಮಾಡ್ತಾರ ಸಣ್ಣ ಮಕ್ಕಳು ಸೇಪ್ಟಿ ನು ಇರ್ತೈತ್ರಿ ಇಲ್ಲಿ. .

ಅಂಚೆ ಕಛೇರಿ ಒಳಗ ನಾವು ನಮ್ಮ ಜೀವನಕ್ಕೆ ಮುಂದೆ ಉಪಯೋಗ ಅಗೋ ಥರ ರೊಕ್ಕ ಜಮ ಇಟ್ಕೋಬೋದ್ರಿ ಇದರಿಂದ ನಮ್ಗ ಬಹಳಷ್ಟು ಉಪಯೋಗ ಅಗೈತಿ ಇದು ಗೌರ್ಮೆಂಟ್ ಜಾಬ್ ಆಗೈತ್ರಿ.

ಅಹ್ ಹೆಂಗದೀರಿ ಹುಬ್ಬಳ್ಳಿ ಮಂದಿ ನಾವು ಹುಬ್ಬಳ್ಳಿ ಒಳಗ ಬಹಳಷ್ಟು ರೀತಿಯ ರೆಶ್ಟೋರಂಟ್ ನ ಕಾಣ್ಬೋದ್ರಿ ಫ್ಯಾಮಿಲಿ ರೆಶ್ಟೋರಂಟ್ ಅಂತನು ಕಾಣ್ತೀವಿ ಫ್ಯಾಮಿಲಿ ರೆಶ್ಟೋರಂಟ್ ಇವಾಗ ವೆಜ್ ಆಗಿರ್ತಿತಿ ನಾನ್ ವೆಜ್ ಎರಡು ಥರ ರೀತಿನು ಊಟ ಸಿಗ್ತೈತ್ರಿ.